ಅವು ಹೊಗಲಿಕ್ಕೆ ಒಂದು ಆರ್ಚ್ ಕೂಡ ಇದೆ.

ಮತ್ತೆ ಲೈಟ್ ಗಳನ್ನು ಗಿಡಕ್ಕೂ ಹಾಕಿದ್ದಾರೆ.

ಇಲ್ಲಿ ಒಬ್ಬ ಪುರುಷ ಕೂತುಕೊಂಡು ಅಳತೆ ಮಾಡುತ್ತಿದ್ದಾನೆ.

ಅದ್ರಮೇಲೆ ಗಿಡದ ಮೇಲೆ ಮರಗಳ ಮೇಲೆ ಕೊಕ್ಕರೆಗಳು ಕಂಡುಬರತ್ತಿದೆ.

ಒಂದು ದೊಡ್ಡದು ಗ್ರೀನ್ ಕಲರ್ ಬೋರ್ಡ್ ಇದೆ .

ಮತ್ತೆ ತುಂಬಾ ಬೈಕ್ ಗಳು ಕೂಡ ನಿಂತಿದವೆ.

ಆಚೆ ಒಂದೆರಡ್ ಮೂರ್ ಮರ ಕಾಣಿಸ್ತಾ ಇದೆ.